ಮಹಾವಿದ್ಯಾಲಯ ಎಂದು ಬೋರ್ಡ್ ಕೂಡ ಹಚ್ಚಿದ್ದಾರೆ.

ಮತ್ತು ಸುತ್ತಮುತ್ತದಲ್ಲಿ ಬಹಳಷ್ಟು ಮರ ಗಿಡಗಳು ಇವೆ.

ರೆಸ್ಟೊರೆಂಟ್ ಮೇಲೆ ಜೈ ಭವಾನಿ ಬಾರ್ ಅಂಡ್ ರೆಸ್ಟೊರೆಂಟ್ ಎಂದು ಹಚ್ಚಿದ್ದಾರೆ.

ಈ ಕಿರಾಣ ಅಂಗಡಿಯ ಮೇಲೆ ಎಂ_ಎಸ್ ಕಿರಾಣ ಶಾಪ್ ಅಂಡ್ ಜನರಲ್ ಸ್ಟೋರ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಪೋಸ್ಟರ್ ಮೇಲೆ ಬಹಳಷ್ಟು ತಿನ್ನುವ ಸಾಮಾನುಗಳು ಮತ್ತು ಆಯಿಲ್ ಬಾಟಲ್ಸ್ ಗಳನ್ನ ಫೋಟೋ ಗಳನ್ನು ಹಾಕಿದ್ದಾರೆ.

ಮತ್ತು ಈ ಪೋಸ್ಟರ್ ಮೇಲೆ ಬಹಳಷ್ಟು ಚಿತ್ರಗಳನ್ನು ಕೂಡ ಹಾಕಿದ್ದಾರೆ.

ಯಾಕೆಂದರೆ ಈ ಕಟ್ಟಡದ ಮೇಲೆ ಬೀದರ್ ಎಂದು ಬರೆದಿದ್ದಾರೆ.

ಈ ವರ್ಕ್ ಶಾಪ್ ನಲ್ಲಿ ಒಂದು ಕಾರಿದೆ.

ಈ ವರ್ಕ್ ಶಾಪ್ ಮೇಲೆ ವೆಲ್ಕಂ ದೀ ಸ್ಮಾರ್ಟ್ ವರ್ಕ್ ಶಾಪ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಗುರುದ್ವಾರದಲ್ಲಿ ಬಹಳಷ್ಟು ಬಾಗಿಲುಗಳು ಇವೆ.

ಮತ್ತು ಇಲ್ಲಿ ಬಹಳಷ್ಟು ಜನರು ನಿಂತಿದ್ದಾರೆ ಮತ್ತು ನಡೆಯುತ್ತಿದ್ದಾರೆ.

ಕಬೋರ್ಡ್ ನಲ್ಲಿ ಬಹಳಷ್ಟು ಬಾಟಲ್ಸ್ ಗಳನ್ನು ಇಟ್ಟಿದ್ದಾರೆ.

ಈ ಪೆಟ್ರೋಲ್ ಪಂಪ್ ನಲ್ಲಿ ಒಂದು ವೈಟ್ ಕಾರ್ ಇದೆ.

ಇಲ್ಲಿ ಒಂದು ಹೊಸ ಮನೆ ಕಟ್ಟಿದ್ದಾರೆ.

ಈ ಕಾರ್ಯಕ್ರಮದಲ್ಲಿ ಒಂದು ಸ್ಟೇಜ್ ಇದೆ.

ಇವರ ಕೈ ಕಾಲ್ಗಳಲ್ಲಿ ಬ್ಲಾಕ್ ಬಣ್ಣದ ಶೂಸ್ ಗಳು ಇವೆ.

ಇಲ್ಲಿ ಒಂದು ಬಟ್ಟೆಯ ಅಂಗಡಿ ಇದೆ.

ಈ ಗೋಡೌನ್ ಗೆ ಒಂದು ಸ್ಕೈಬ್ಲೂ ಬಣ್ಣದ ಬಾಗಿಲು ಇದೆ.

ಈ ಸ್ಕೂಲ್ನ ಮೇಲೆ ಫ್ಯೂಚರ್ ಕಿಡ್ಸ್ ಸ್ಕೂಲ್ ಎಂದು ಬರೆದಿದ್ದಾರೆ.

ಈ ಹೋಟೆಲ್ ಮೇಲೆ ಹೋಟೆಲ್ ಮಯೂರ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಇಲ್ಲಿ ಒಂದು ಬ್ಲಾಕ್ ಬಣ್ಣದ ಟೇಬಲ್ ಇದೆ.

ಒಂದು ಪ್ಲೇಟ್ ನಲ್ಲಿ ಬಿರಿಯಾನಿ ಹಾಕಿದ್ದಾರೆ.

ಮಿರರ್ ನಲ್ಲಿ ಒಬ್ಬ ಮನುಷ್ಯ ಕಾಣಸ್ತಾ ಇದೆ.